ಈ ಚಿತ್ರದಲ್ಲಿ ಶರ್ಮ ಆಡಿಯೋ ಎನ್ನುವ ಒಂದು ಬೋರ್ಡನ್ನು ನಾವು ನೋಡುತ್ತೇವೆ.

ರ್ಯಾಕುಗಳಿಗೆ ಬಿಳಿ ಬಣ್ಣದ ಪೇಪರುಗಳನ್ನು ಸಹ ಅಂಟಿಸಿದ್ದಾರೆ.

ಈ ಚಿತ್ರದಲ್ಲಿ ಸಾಕಷ್ಟು ವ್ಯಕ್ತಿಗಳು ಕುಳಿತಿದ್ದಾರೆ ಹಾಗೂ ಇಬ್ಬರು ನಿಂತಿದ್ದಾರೆ.

ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳಿವೆ ಹಾಗು ಲೈಟ್ ಕಂಬಗಳಿವೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡವನ್ನು ನೋಡಬಹುದು ಆ ಕಟ್ಟಡದಲ್ಲಿ ಬೇಕರಿ ಹಾಗು ಸಾಕಷ್ಟು ಅಂಗಡಿಗಳಿವೆ.

ಹಾಗೆಯೇ ಸಾಕಷ್ಟು ಗಿಡ ಮರಗಳಿವೆ ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಕೂಡ ಇವೆ.

ಮರದಿಂದ ಮಾಡಿರುವ ಟೇಬಲ್ ಅನ್ನು ಸಹ ನಾವು ನೋಡಬಹುದು.

ಒಂದು ಲೈಟ್ ಇದೆ ಹಾಗು ಸಾಕಷ್ಟು ವಯರ್ ಗಳು ಕೂಡ ಇವೆ.

ಸುತ್ತಮುತ್ತಲು ಸಾಕಷ್ಟು ಕಟ್ಟಡಗಳಿವೆ ಹಾಗು ಕಟ್ಟಡಕ್ಕೆ ಒಂದು ಬ್ಯಾನರ್ ಅನ್ನು ಹಾಕಿದ್ದಾರೆ.

ಸಾಕಷ್ಟು ಗಿಡ ಮರಗಳನ್ನು ನೋಡುತ್ತೇವೆ ಮತ್ತು ಒಂದು ಡಸ್ಟ್ ಬಿನ್ ಇದೆ.

ಈ ಚಿತ್ರದಲ್ಲಿ ನಾಲಕ್ಕು ಜನರು ನಿಂತಿದ್ದಾರೆ ಅದರಲ್ಲಿ ಮೂರು ಜನ ಹೆಂಗಸರು ಒಬ್ಬ ಗಂಡಸು ನಿಂತಿದ್ದಾನೆ.

ಸುತ್ತಾ ಮುತ್ತಲೂ ಸಾಕಷ್ಟು ಗಿಡ ಮರಗಳಿವೆ ಹಾಗೂ ಎರಡು ಮೊಬೈಲ್ ಟವರ್ ಇದೆ.

ಹಿಂಬದಿಯಲ್ಲಿ ಸಾಕಷ್ಟು ಕಟ್ಟಡಗಳನ್ನು ಸಹ ನಾವು ಗಮನಿಸಬಹುದು.

ಗೋಡೆಗೆ ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹಾಕಿದ್ದಾರೆ ಒಂದು ಕಿಟಕಿ ಇದೆ.

ಹಣ್ಣುಗಳಲ್ಲಿ ಸೇಬು ಮಾವಿನ ಕಾಯಿ ಮತ್ತು ಕಿತ್ತಳೆ ಮುಂತಾದ ಹಣ್ಣುಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಮೀನುಗಳನ್ನು ಮಾರುವ ಅಂಗಡಿಯನ್ನು ನಾವು ನೋಡಬಹುದು ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು ಒಂದು ತೂಕದ ಯಂತ್ರವಿದೆ.

ಕೆಂಪು ಹಸಿರು ನೀಲಿ ಮತ್ತು ಗುಲಾಬಿ ಬಣ್ಣದ ಸೀರೆಯನ್ನು ನಾವು ನೋಡಬಹುದು.